ಈ ಚಿತ್ರಣದಲ್ಲಿ ಇದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ ಇದೊಂದು ರೀತಿಯಾದ ರೋಡ್ ಕೂಡ ಕಂಡು ಬರುತ್ತಿದೆ. ರೋಡ್ ನಲ್ಲಿ ತುಂಬಾ ಜನ ಓಡಾಡ್ --

ಇಲ್ಲಿ ಯಾವುದೋ ಚಿತ್ರಣವಾಗಿದ್ದು ಇಲ್ಲಿ ರೈಸನ್ನ ಈ ರೀತಿಯಾಗಿ ಇಟ್ಟಿದ್ದಾರೆ ಸೌತೆಕಾಯಿ ನಿಂಬೆಹಣ್ಣು ಮೆಣಸಿನಕಾಯಿ ಆಮೇಲೆ ಈರುಳ್ಳಿ ಇದೆ.

ಮೊಂಜಿನೀಸ್ ಅಂತ ಒಂದು ರೀತಿಯಾದ ಕೇಕ್ ಶಾಪ್ ಆಗಿದ್ದು ಇಲ್ಲಿ ಯಾವುದೇ ರೀತಿ ಪ್ಲೇವರ್ ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ ಗಳು ಇಲ್ಲಿ ಸಿಗುತ್ತೆ ಜನರು ಇದನ್ನ ಕೊಂಡ್ಕೋತ--